ಇದ್ರ ಒಳಗ ಒಬ್ಬ ಹುಡುಗ ಏನ್ ಮಾಡತಾನ ಅಂದ್ರೆ ಜಿಮ್ ಮಾಡತಾನ ಸೊ ಈ ಜಿಮ್ ಮಷೀನ್ ಅದ ಜಿಮ್ ಮಷೀನ್ ಒಳಗೆ ಕುಂತು ಅವ ಏನ್ ಮಾಡುತ್ತಾನ ಜಿಮ್ ಮಾಡತಾನ.

ಒಬ್ಬಾಕಿ ಹಿಂದ್ ಹುಡುಗಿ ಕುಂತಳ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕೂತಾಳ ಒಂದ್ ಬ್ಯಾಗ್ ಇಡ್ಕೊಂಡು ಈಕಿ ಸೀರೆ ಹಾಕೊಂಡು ನೋಡ್ಕೋತ್ ಮಾರ್ಕೋತ್ ಕೂತಾಳ.

ಆಮೇಲೆ ಅಲ್ಲಿ ಒಂದು ಚೇರ್ ಅದ ಚೇರ್ ಬಾಜೂಕುನು ಗಂಡ್ ಮಕ್ಳು ನಿಂತರ ಅದು ಒಂದು ಮಂತ್ ಇಂಟರೆಸ್ಟ್ ಫ್ರೀ ಅಂತ ಆದ್ರೂ ಮೇಲೆ ಬರ್ದಾರ ಎಚ್.ಡಿ.ಎಫ್.ಸಿ. ಬ್ಯಾಂಕ್ ನ ಬಾಜುಕ--

ಇಲ್ಲೆಲ್ಲ ಬ್ಯಾಂಕುಗಳು ಅದಾವು ಮನಪ್ಪುರಾಮ್ ಗೋಲ್ಡ್ ಬ್ಯಾಂಕ್ ಅದ ಆಕ್ಸಿಸ್ ಬ್ಯಾಂಕ್ ಅದ ಆಂಧ್ರ ಬ್ಯಾಂಕ್ ಆಮೇಲ ಒಂದ್ ನೆಟ್ ಸೆಂಟರ್ ಅದ.

ಇದು ನದಿ ತೀರ ಒಂದ್ ಬ್ರಿಡ್ಜ್ ಐತಿ ಬ್ರಿಡ್ಜ್ ಮೇಲ ಒಬ್ಬ ಗಂಡ್ ಮಗ ನಿಂತಾನ ವೈಟ್ ಬ್ಲಾಕ್ ಕಲರು ಶೂ ಹಾಕೊಂಡು ಮತ್ತೆ ತಲೆ ಮೇಲೆ ಒಂದು ಟೋಪಿ ಹಾಕೊಂಡನ ಆದ್ರೂ ಕಲರ್ ವೈಟ್ ಅದ ಅವ ನಿಂತು ನದಿ ನೋಡಾತ್ತಾನಾ ನದಿ ಒಳಗೆ ನಿಂತು ಏನೋ ನದಿ ಒಳಗಿಂದ ಏನೇನೋ ದೃಶ್ಯ ನೋಡ್ಕೊಂತ ನಿಂತಾನ.